ಸುಂದರ ವಾಗಿ ಇರುವಂತ ಪ್ರಸಿದ್ದಿ ಪಡೆದಿರುವಂತ ಒಂದು ಇದು ಆಗಿದೆ. ಇದು ದಿನ ನಿತ್ಯ ಅಲ್ಲಿ ಬರುವಂತ ಬೇಡುವಂತ ಇದು ಆಗಿದೆ ನೋಡಬಹುದು ಕಾಲಿಡರ ಒಂದು ಬರುವಂತ--